ಗಣೇಶ ಸರಸ್ವತಿ ಲಕ್ಷ್ಮಿ ಫೋಟೋವನ್ನು ಕೂಡ ಇಲ್ಲಿ ಹಾಕಿದ್ದಾರೆ ತುಂಬಾ ಕ್ಲೀನ್ ಅಂಡ್ ನೀಟಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಬ್ಯೂಟಿ ಸಲೂನ್ಗೆ ಸಂಬಂಧಪಟ್ಟ ಒಂದು ಫರ್ನಿಚರ್‌ನ ನೋಡ್ತಾ ಇದೀವಿ ಚೇರ್ ತುಂಬಾ ಚೆನ್ನಾಗಿದೆ. ಹಾಗೂ ಬ್ಲಾಕ್ ಕಲರ್ ಅಲ್ಲಿದೆ ಹಾಗೂ ಮಿರರ್ ಹಾಕಿದ್ದಾರೆ ಅಹ್--

ಬ್ಲೂ ಕಲರ್ ಕುರ್ಚಿಗಳನ್ನು ಕೂಡ ಇಡಲಾಗಿದೆ. ಇಲ್ಲಿ ಮುಂದೆ

ಹಾಗೂ ಈ ರೈಲ್ವೆ ಸ್ಟೇಷನ್ನಿನಲ್ಲಿ ಆಹ್ ಪ್ಯಾಸೆಂಜರ್ ಕುರಲಿಕ್ಕೆ ಕುರ್ಚಿಯನ್ನು ಮಾಡಲಾಗಿದೆ. ಇಬ್ಬರು ಹೆಣ್ಣು ಮಕ್ಕಳು ತಮ್ಮ ಲಗೇಜನೊಂದಿಗೆ ನಿಂತಿ--